ಇಲ್ಲಿ ಒಂದು ಗಾರ್ಡನ್ ರೀತಿ ಇದೆ. ಲೈಟ್ಗ ಳನ್ನ ಹಾಕಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಈ ಬಿಲ್ಡಿಂಗ್ ಇದೆ.

ಇಲ್ಲಿ ಒಂದು ದೊಡ್ಡದಾದ ಗ್ರೌಂಡ್ ಇದೆ ಇಲ್ಲಿ ಮಕ್ಕಳು ಆಟವಾಡುತ್ತಿದ್ದಾರೆ ತುಂಬಾ ಜನರು ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ ಅಲ್ಲಿ ಒಂದು ದೊಡ್ಡದಾದ --

ಇಲ್ಲಿ ಒಂದು ಇಂಡಿಯನ್ ರೈಲ್ವೆ ಎಂದು ಒಂದು ಟ್ರೈನ್ ಇದೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಬೆಂಚು ಗಳನ್ನು ಮಾಡಿದ್ದಾರೆ. ಇದು ನೀಲಿ ಮತ್ತು ಬಿಳಿ ಹಳದಿ ಬಣ್ಣದಲ್ಲಿ ಟ್ರೈನ ನ್ನು ನೋಡಬಹುದು.